ಪಾರ್ಲರ್ ಐತೆ ಹಾ ಮಮತಾಜ್ ಶಾಂಭವಿ ಲೂನೊ ಅಂತ ಅದ್ರಲ್ಲಿ ಯಾವ್ದಾದ್ರೂ ಒಂದ್ ಪಾರ್ಲರ್ಗೆ ಹೋಗ್ತಾ ಇರ್ತಿನಿ ಮತ್ತೆ ನನ್ ಮಗಳಿಗೆ ಹೇರ್ ಕಟ್ ಮಾಡ್ಸಕ್ ಕರ್ಕೊಂಡ್--

ಆ ಫಿಲ್ಮ್ ಅಲ್ಲಿ ವಿಷ್ಣುವರ್ಧನ್ ಮಾರ್ಗೇಟ್ ಅಂತ ಇದ್ ಮಾಡಿರ್ತನಲ್ಲಾ ಅದನ್ ನೋಡೊಕೊಸ್ಕೊರನೇ ಹೋಗಿ ಕರ್ಕೊಂಡ್ ಹೋಗಿದ್ವಿ.

ಎಯಿತ್ ಇಂದ ಟೆಂತ್ ವರಗೆ ಗೋವರ್ನಮೆಂಟ್ ಇದ್ರಲ್ಲೆ ಓದಿದ್ದು ಅಲ್ಲಿ ಗೋವರ್ನಮೆಂಟ್ ಸ್ಕೂಲ್ ಅಲ್ಲೇ ದೊಡ್ಡದಾಗಿತ್ತು ಮೈದಾನ.

ಆ ಫುಲ್ ತನಕನೂ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ.

ನಂಗೂ ಸ್ವಲ್ಪ ಮನ್ಸಿಗೆ ಸಮಾಧಾನ ಅನ್ಸುತ್ತೆ ಏನೋ ಒಂದು. ಏನೋ ಒಂದ್ ತರ.

ಇದೆಲ್ಲ ನೋಡ್ತು ಅಂತಂದ್ರೆ ಆಮೇಲೆ ಜಾಸ್ತಿ ಜನಗಳು ಮನೇಲಿ ಇದ್ ಮಾಡಕ್ಕಾಗಲ್ಲ ಹೊರಗಡೆ--

ಎಲ್ಲಾ ತರ ಹಣ್ಣುಗಳನ್ನ ತೆಗ್ದಿ --